ಇಲ್ಲಿ ನಾವ್ ಮೀನಿಗೆ ಬೇಕಾದ ಎಲ್ಲ ವಸ್ತುಗಳನು ನಾವು ತಗೋಲ್ಬಾಹುದು ಎಣ್ಣೆ ಇದೆ --

ಮತ್ತೆ ಹಸು ಸಗಣಿ ಹಾಕುತ್ತೆ. ಆ ಸಾಗಣಿನಾ ನಾವು ಮನೆ ಬಲಿಯೋದಕ್ಕೆ ಯೂಸ್ ಮಾಡ್ಕೋಬಹುದು.

ಆಹ್ಹ್ ಈ ಮೀನುಗಳೆಲ್ಲ ತುಂಬಾ ತುಂಬಾ ನಾನಾ ರೀತಿಯ ಮೀನುಗಳು ಇರುತ್ತೆ.

ಕಥಕಳಿ ಆಗಿರ್ಬಹುದು ಭರತನಾಟ್ಯ ಆಗಿರಬಹುದು ಕೂಚುಪುಡಿ ಆಗಿರಬಹುದು ಹೀಗೆ ಮುಂತಾದ ಡಾನ್ಸ್ ಫಾರ್ಮ್ಸ್ ಗಳು ಅದಾದ ರಾಜ್ಯಕ್ಕೆ ಇರುತ್ತೆ-

ಕ್ರಿಕೆಟ್ ಅಂದ್ರೆ ಅಷ್ಟು ಹುಚ್ಚು ಅವರಿಗೆ.

ನಾಯಿ ಅಂದ್ರೆ ನನಗೆ ತುಂಬಾ ಇಷ್ಟ ಅದು --

ಆಹ್ಹ್ ಮದುವೆ ಮಂಟಪಕ್ಕೆ ತುಂಬಾ ಲೈಟಿಂಗ್ಸ್ ಮಾಡಿದ್ದಾರೆ ತುಂಬಾ ಜನ ನಿಂತಿದ್ದಾರೆ ಅಲ್ಲಿ.

ಅದು ಡೆಕೋರೇಷನ್ ಮಾಡಿದಾಗ ಗೊತ್ತು ತುಂಬಾ ಚೆನ್ನಾಗಿ --

ಇಲ್ಲಿ ಬಂದಿರೋ ಪಿಕ್ಚರ್ ಬಂದಿರೋ ಪಿಕ್ಚರ್ ಬಂದ್ಬಿಟ್ಟಿ ಒಂದೊಳ್ಳೆ--

ಆತರ ಆಗ್ಬಾರ್ದು ಆತರ ಮಾಡ್ಬಾರ್ದು ಒಂದ್--

ಆಹ್ಹ್ ಒಂದು ಮನೆ ಕಟ್ತಾ ಇರೋದು ಅಂದ್ರೆ ಗಾರೆ ಕೆಲಸ ಮಾಡೋವರ ಚಿತ್ರ --

ಅದು ಓಪನ್ ಜಿಮ್ ಅಂತ ಇದೆ ಇಲ್ಲಿ.

ಅಹ್ ಅವರು ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ.

ಅದು ಬೆಟ್ಟ ಅಂತರು ವಿಚಿತ್ರ ಆಗಿದೆ ಬೆಟ್ಟ ಅದ್ರ ಮೇಲೆ ನಡಿಯೋಕೆ ಆಗಲ್ಲ --

ಹೊಳೆ ಹತ್ರ ಬಂದ್ಬಿಟ್ಟಿ ತೆಗ್ದಿರೋ ಚಿತ್ರ ಇದು ಸೂರ್ಯ ಮುಳುಗ್ತಾ --

ಇಲ್ಲಿ ಬಂದಿರೋ ಪಿಕ್ಚರ್ ಬಂದ್ಬಿಟ್ಟು ಒಂದು ಶಾರ್ಕ್ ಮೀನಿಂದು --

ಅದನ್ನ ಆ ಶಾರ್ಕ್ ಮೀನ್ ಹಿಡಿದಿದ್ದಾರೆ ಅಂದ್ರೆ ಅವ್ರು ತುಂಬಾ ಗ್ರೇಟ್ ಅದು ಬಲೆಗೆ ಸಿಕ್ಕಿರೋದು.

ಅದನ್ನ ಹೆಚ್ಚಿರೋದು ಯೆಸ್ಟ್ ಕಷ್ಟ ಪಟ್ಟಿದ್ದರೋ ಪಾಪ --

ಅಹ್ ನಮಗೆ ನಮಗೆ ಬಂದಿರೋ ಉಹ್--

ಆಟ ಆಡಿಸ್ತಾ ಇದ್ದಾರೆ ಜಾರು ಬಂಡಿ ಅಂತೆ ಹ್ ಮುಂತಾದ ಇದಾವೆ-

ಅದು ನೋಡೋದಕ್ಕೆ ತುಂಬಾ ಚೆನ್ನಗಿದೆ ಅದ್ರಲ್ಲೂ ಲಾಕ್ ಸಿಸ್ಟಮ್ ಮಾತ್ರ ತುಂಬಾ ಚೆನ್ನಾಗಿದೆ.

ಇಲ್ಲಿ ಕೊಟ್ಟಿರೋ ಚಿತ್ರ ಬಂದ್ಬಿಟ್ಟಿ ಮನೆ ಕಟ್ತಾ ಇರೋದು --

ಅವ್ರು ಅವ್ರ ಇದನ್ನ ಬಿಟ್ಟ್ಟಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ತುಂಬಾ ಚೆನ್ನಾಗಿದೆ.

ಕಾಫಿ ಕುಡಿದ್ರೂನೂ ಅಷ್ಟೇ ಚೆನ್ನಾಗಿ ಇರುತ್ತೆ ಅದ್ರಲ್ಲೂ-

ಆ ಕಾಫೀ ಜೊತೆಗೆ ಸ್ವಲ್ಪ ಸೈಡ್ ಐಟಮ್ಸ್ ಅಂದ್ರೆ ಹಪ್ಪಳ ಚಕ್ಕಲಿ ಅವೆಲ್ಲ ಇರತ್.